ಇಲ್ಲೊಂದು ಸ್ವಿಮ್ಮಿಂಗ್ ಫುಲ್ ಇದೆ ಸ್ವಿಮ್ಮಿಂಗ್ ಫುಲ್ ಅಲ್ಲಿ ನೀರ ಕೂಡಾ ಬಿಲತಿದೆ ಸುತ್ತ ಗಿಡಗಳು ಇದಾವೆ ಇಲ್ಲಿ

ಎಲ್ಲಾ ಜನಗಳೆಲ್ಲಾ ನಿಂತಿದ್ದಾರೆ ಇಲ್ಲಿ .

ಇಲ್ಲಿ ಎಲ್ಲಾ ಜನಗಳು ನಿಂತಿದ್ದಾರೆ ಮುಸ್ಲಿಮ್ಗಳು ಇಲ್ಲಿ ಜಾಸ್ತಿ ಇದರೆ ಮತ್ತೆ ಗಾಡಿಗಳನೆಲ್ಲಾ ಪಾರ್ಕ್ ಮಾಡಿದರೆ ಒಂದ ಆಟೋ ಕೂಡ ಇದೆ ಸ್ಕೂಟಿ ಗಳು ಕೂಡ ನಿಲ್ಲಸಿದರೆ ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ನಿಂತಿದನೆ ಒಂದು ರೋಡ್ ಕಾಣಸ್ತಿದೆ ಇಲ್ಲಿ.

ಬಂಡೆಗಳೆಲ್ಲಾ ಇದವೆ ಸುತ್ತಲು ಗಿಡಮರಗಳೆಲ್ಲಾಇದೆ .

ಮತ್ತೆ ಇಲ್ಲೊಂದು ಮರ ಕೂಡ ಇದೆ ನಿಂತಿದವೆ ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ದಾರೆ

ನೋಡತ್ತಾ ಇರಬಹುದು ಒಂದು ಬಿಲ್ಡಿಂಗ್ ಕಾಣಸ್ತಿದೆ ಬಿಲ್ಡಿಂಗ ಲ್ಲಿ ದ್ವಜ ಕಂಬವನ್ನ ನಿಲ್ಲಿಸಿದ್ದಾರೆ ಮತ್ತೆ ಇಲ್ಲಿ .

ನಾಲ್ಕು ಫ್ಲೋರಿನ ಬಿಲ್ಡಿಂಗ್ ಇದೆ ಇದೊಂದು.

ಅಲ್ಲಿ ಬಿಲ್ಡಿಂಗ್ ಮೇಲೆಲ್ಲಾ ತರುವ ಪೋಸ್ಟರ್ಗಳನ್ನ ಹಾಕಿದರೆ ಉಡುಪಿ ಹೋಟೆಲ್ ಅಂತ ಕೂಡ ಹಾಕಿದರೆ.

ಒಂದು ದೊಡ್ಡ ಬಿಲ್ಡಿಂಗ್ ಇದೆ ದೊಡ್ಡ ಬಿಲ್ಡಿಂಗ್ ದ ಕಾಂಪೌಂಡ್ ಇದೆ ಕಾಂಪೌಂಡ್ ಮೇಲೆ .